ವಾಹ್ ನಮ್ ಕಡೆ ದೇವರು ಅಂದ್ರೆ ಮತ್ತೆ ದೇವಸ್ಥಾನಗಳಂದ್ರೆ ಬಹಳ ನಾಮವು ಬಹಳ ಇಷ್ಟ ರೀ ನಮಗ.

ದೇವರು ದಿಂಡ್ರು ಅಂದ್ರೆ ನಮ್ ನಮಗೆ ಬಹಳ ಹ್ಹ್ ಇದು ರೀ ದೇವರನ್ನ ಪೂಜೆ ಮಾಡೋದು ಕಾಯಿ ಹೊಡೆಯುವುದು ಬ್ಯಾಟಿಂಗ್ ಮಾಡೋದು ಯಾ ಅದರಾಗ ಈ ಬ್ಯಾಟಿಂಗೆ ಹೋಗೋವರು ಬೇರೆ ರೀ ಮತ್ತ್ ಆಮೇಲೆ ಈ ನಾರ್ಮಲ್ ನಮಗ ಬೇಯ್ ಬ್ಯಾಟ್ ಇಲ್ದ ಸಿಹಿ ಊಟ ಆಆಆ ಹಾಕ್ತಕಾಂತ ದೇವರು ಬೇರ್ ಬೇರೆ ಇದಾವ ರೀ ನಮಗ.

ಮೊದಲೆಲ್ಲ ಕಸದ ಅಂಗಡಿಗಳು ನಮ್ ಕಡೆ ಈ ಜೋಳ ಕೊಡೋದು ತಗೋಳೋದು ಮೂಲಕ ನಡಿತಿದ್ವು ಈಗ ಎಲ್ಲ ರೊಕ್ಕ ಆಗ್ಯಾವ ರೀ ಐವತು ರೂಪಾಯ್ ನೂರು ರೂಪಾಯ್ ತಗೋಳ್ತಾರಾ ಒಬ್ಬ್ ಒಬ್ಬರಿಗಾ ಕಟಿಂಗ್ ಮಾಡೊಕ್ಕಾ ಶೇವಿಂಗ್ ಮಾಡೊಕ್ಕಾ ನುರ ನುರೈವತ್ತ ಎರಡ್ನೊರು ರುಪೈಯ ಆಗ್ಯಾವ್ರಿ ಮೊದಲ ಫ್ರಿ .]

ಅಮ್ಮ್ಮ್ಮ್ಮ್ಮ್ ಸೆಪ್ಟೆಂಬರ್ ತಿಂಗಳಾದಾಗ್ ನಾವ್ ಎಲ್ ಏನ್ ಸೊಂಡೂರು ಬಾರ್ಡರ್ ನೋಡ್ಬಿಟ್ರೆ ಅಬಬ್ಬಾ ಅಲ್ಲೇ ಬಿಟ್ಟೆ ಬರಹನ್ಗ್ ಇಲ್ರಿ ಆ ಬೆಟ್ಟ ಗುಡ್ಡ ಬಾರಿ ಚೆಂದ ಇರತ್ತ್ ನಮ್ ಸೊಂಡುರ್ ಬಾರ್ಡರ್ ದಾಗ ಸೆಪ್ಟೆಂಬರ್ ತಿಂಗಳಾದಾಗ್ ಸೊಂಡೂರು ಬರಿ --

ಕಾವೇರಿ ನದಿ ಈ ತುಂಗಭದ್ರಾ ನದಿ ಈ ಬೇರೆ ಬೇರೆ ನದಿ ಅನೇಕ ನಮ್ ಕರ್ನಾಟಕದಗ್ ಬಹಳ ನದಿ ಅದವ್ರಿ. ಅದರಾಗ್ ನಮ್ ಊರ್ ಗ---

ಈ ರೆಸ್ಟೋರೆಂಟ್ ನಮ್ ಕಡೆನೂ ರೆಸ್ಟೋರೆಂಟ್ ಆದರಿ ಅದರ ಅಷ್ಟೊಂದು ದೊಡ್ಡ್ ದೊಡ್ಡ್ ಸಿಟಿ ಯಗ್ ಇದಷ್ಟೂ ರೆಸ್ಟೋರೆಂಟ್ ಈ ಭಾಗದಗ್ ಕಡಿಮೆ ಹಳ್ಳಿ ಒಬ್ಬರೇ ಹಳ್ಳಿಯವರು ಈಗ್ಲೇ ರೆಸ್ಟೋರೆಂಟ್ ನಾಗ್ ಬಹಳ ರೊಕ್ಕ ತಗೊತ್ತಾರೆ ಅವರು ಕಡಿಮೆ --